ಈ ಚಿತ್ರದಲ್ಲಿ ಈ ಕಟ್ಟಡವು ತುಂಬಾ ಹಳೆಯ ಕಟ್ಟಡವಾಗಿರುತ್ತದೆ. ಇದು ನೋಡಲು ರೋಮಾನ್‌ ಆರ್ಟ್ ಕಲಾ ಕೃತಿಯಲ್ಲಿ ನಿರ್ಮಾಣ ಮಾಡಲಾಗಿದೆ.

ಇದು ಒಂದು ಮೀನಿನ ಮಾರುಕಟ್ಟೆಯಾಗಿದ್ದು ಇಲ್ಲಿ ಹಲವಾರು ಮೀನುಗಳಿದ್ದಾವೆ ನಿಜ ಆದರೆ ಈ ಒಂದು ಮೀನು ಬಹು ದೊಡ್ಡ ಗಾತ್ರದಲ್ಲಿ --

ವಿದ್ಯಾರ್ಥಿಗಳು ಮೆಕ್ಕೆಜೋ ಜೋಳವನ್ನು ತೆಗೆದುಕೊಂಡು ಬಂದು ಅದನ್ನು ಸಿಪ್ಪೆ ಎಲ್ಲಾ ತೆಗೆದು ತಿನ್ನಲು ರೆಡಿ ಯಾಗಿ ಇಟ್ಟುಕೊಂಡಿದ್ದಾರೆ.

ಕೇಳುತ್ತಿದ್ದಾರೆ ಹಾಗೂ ಹಲವಾರು ಪ್ರಯಾಣಿಕರು ತಮ್ಮ ಬಸ್ಸಿನ ಬರುವಿಕೆ-ಬರುವಿಕೆಗಾಗಿ--

ಈ ಚಿತ್ರದಲ್ಲಿ ಇದು ಒಂದು ಆಧ್ಯಾತ್ಮಿಕ ಕೇಂದ್ರವಾಗಿದ್ದು ಇಲ್ಲಿ ಹಲವಾರು ಭಕ್ತಾಧಿಗಳು--

ಈ ಚಿತ್ರದಲ್ಲಿ ಅಲ್ಲಿ ಒಂದು ಕಾಫಿ ಅಂಗಡಿ ಇದೆ.